ಇವಾಗ ಹುಣ್ಣ್ಸಿಹಣ್ಣಿನ season ಮಾವಿನ ಹಣ್ಣಿನ season .

ಒಳ್ಳೆ ಈತರಾ ದ್ರಾಕ್ಷಿ season , ಬಾಳೆ ಹಣ್ಣಿನ್ season ಈತರ ಇರುತ್ತಲ್ಲ ನಾವ ಹಿತ್ತಲ್ದಲ್ಲೆ ನಮ್ಮ ಹಿತ್ತಲ್ಲ್ ಇರ್ತವಲ್ರಿ ಅದ್ರಾಗ್ ಒಂದ್ ಯಾವ್ದೊ ಒಂದ ಅಗಿ ಹಚ್ಚಿದು ಅಂದ್ರ ನಮ್ಮ ಮಕ್ಳಿಗ ತಿನ್ನಾಕ ಅವ್ರಿಗೆ ಹಣ್ಣಿನ ಫಲಾ ಸಿಗುತ್ತ ಅನ್ನೋದ ಅಷ್ಟೆ ರೀ. ಹೌದ್ರಿ ಈಗ ನಾವ ಹಿಂಗ mobile ಕುಟ್ಟ್ಕೊಂಡ್ ಕುಟ್ಟ್ಕೊಂತ ಹುಡುಗ್ರುಗೆ ಹೋಗ್ತಾ ಇದ್ರ ನಾವು ಹುಡುಗ್ರು ಬಾಳೆಹಣ್ಣು ಹಾಲ್ ಎಲ್ಲಿಂದ ತರ್ತೆದಂದ್ರ Nandini ಹಾಲು packet ನಿಂದ ಬರ್ತದಂತ ಹೇಳೋ ಕಾಲ್ ಭಾಳ್ ದೂರ್ ಇಲ್ಲ ನೋಡ್ರಿ . ಭಾಳ ಜನ ಹುಡ್ಗುರಿಗೆ ಇಗ್ಲೂ ಗೊತ್ತಿಲ್ರಿ ಹಿಂಗ ನಡೀತಾ.

ಈಗ ಹಳ್ಳಿ ಮಕ್ಳಿಗ ಏನಾಗೇತ್ರಿ ಹತ್ತ್ ರೂಪಾಯಿ ಕೊಟ್ವಿ ಅಂದ್ರ ಹೋಗಿ biscuit ತೊಗೊಂಬಾ ಅಂದ್ ಗಳ್ಗಿ biscuit ತೊಂಬರ್ತಾರ. ಅವ್ರಿಗೆ factory ಯೊಳಗ ಆಕ್ಕೇತ್ತೋ ಏನ ಮನಿಯೊಳಗ ತಯಾರ ಮಾಡ್ತಾರೊ ಹಳ್ಳಿ ಮಕ್ಳಿಗೆ ಗೊತ್ತ ಇರೋದಿಲ್ಲ city ನ ಮಕ್ಳಿಗೆ ಅದ ಸ್ವಲ್ಪ ಇರುತ್ತೆ factory ಯೊಳಗ ತಯಾರಾಗಿ ಬರುತ್ತ ಅನ್ನೋದ ಅವ್ರಿಗೆ ಗೊತ್ತ ಇರುತ್ತ biscuit ನ ಬಗ್ಗೆ. ಅದ ಆ ಹಣ್ಣಿನ ಬಗ್ಗೆ ಕೇಳಿದ್ರ ಹೊಳ್ಳಿ ಏನೋ ಒಂದ ಹೂವಿನ ಬಗ್ಗೆ ಕೇಳಿದ್ರ mummy ಹೋಗ್ತಾಳ market ಗೆ ತುಗೊಂದ ಬಂದಿರ್ತಾಳ ನಂಗ ಗೊತ್ತಿಲ್ಲ ಪಪ್ಪಾ ನನಗ್ ಗೊತ್ತಿಲ್ಲ ಅಜ್ಜಿ mummy ತಂದ್ಲು ಇದ್ apple ಅಂತ, ಇದ ಸೇಬು ಅಂತ, banana ಅಂತ ಈತರ ಹೇಳ್ಳ ಅಪ್ಪಾಜಿ. ಸಿಹಿ ಇದೆ ಅಂತ ಹೇಳಿ ಬಿಡ್ತಾರ ಅದ ಹಳ್ಳಿ ಹುಡುಗ್ರುಗ್ ಕೇಳ್ರಿ ಗಿಡದಾಗ ಪ್ಯಾರ್ಲ ಹಣ್ಣ ಇತ್ತ್ mummy ಹರ್ಕೊಂದ್ ಬಂದೆ, ಗಿಡದಾಗ ಮಾಯಿನ ಹಣ್ಣ ಇತ್ತ್ mummy ಹರ್ಕೊಂದ್ ಬಂದೆ. ಹೌದ್ ಹೌದ್ ಹ್ಮ್‌ ಆತ್ರಿ ಇಷ್ಟ ಇನ್ನೊಂದ ಸರ್ತಿ call ಮಾಡ್ತೇನ್ರಿ ನಂದೊಂದ್ ಸ್ವಲ್ಪ ಕೆಲ್ಸ ಅದ.

ಶಿಕ್ಷಣ. ಶಿಕ್ಷಣ ನಮಗೆ ತಿಳಿದಿರು~ ತಿಳಿದಿರುವ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಶಿಕ್ಷಣ ಎನ್ನುವುದು ಒಂದು ಉತ್ತಮವಾದ ತನ್ನ ಪ್ರಭಾವವನ್ನು ಬೀರುತ್ತದೆ. ಮತ್ತು ಆ ವ್ಯಕ್ತಿ ಅಥವಾ ಆ ವಿದ್ಯಾರ್ಥಿಯ ಜೀವನವನ್ನು ಉತ್ತಮ ಪಡಿಸುವಲ್ಲಿ ಇದು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಶಿಕ್ಷಣ ಎಂಬುವುದು ಕೇವಲ ನಾವು ಶಾಲೆಗಳಲ್ಲಿ ಅಥವಾ ನಮ್ಮ ವೃತ್ತಿಯಲ್ಲಿ ಪಡೆದುಕೊಳ್ಳುವಂತಹ ಶಿಕ್ಷಣವಲ್ಲ. ನಾವು ದಿನನಿತ್ಯ ದಿ~ ಜೀವನದಲ್ಲಿ ಯಾರಿಂದಲೇ ಆಗಲಿ ಯಾವುದೇ ಒಂದು ಬ~ ವಿಷಯದ ಬಗ್ಗೆ ಕಲೆ~ ಕಲಿತುಕೊಂಡರೆ ಅಥವಾ ತಿಳಿದುಕೊಂಡರೆ. ಅದು ಕೂಡಾ ಒಂದು ರೀತಿಯಾದಂತಹ ಶಿಕ್ಷಣ. ಶಿಕ್ಷಣ ನಾವು ಸಾಮಾನ್ಯವಾಗಿ ನಮ್ಮ ಶಿಕ್ಷಕರಿಂದ ಪಡೆಯುತ್ತೇವೆ ಜೊತೆಗೆ ನಮ್ಮ ಗೆಳೆಯರು ಅಥವಾ ಸ್ನೇಹಿತರಿಂದ ಸಹ ಪಡೆಯುತ್ತೇವೆ ನಮ್ಮ. ತಂದೆ-ತಾಯಿ ಆಗಿರ್ಲಿ ಅಥವಾ ನಮ್ಮ ಹಿರಿಯರಾಗಿರ್ಲಿ, ಸಂಬಂಧಿಕರಾಗಿರ್ಲಿ ಎಲ್ಲರಿಂದಸ ನಾವು ಶಿಕ್ಷಣ ಪಡಿತೇವೆ. ಸಾಮಾನ್ಯವಾಗಿ ಒಂದು ಗಾದೆ ಇದೆ ಅದೇ ತಾಯಿಯೇ ಮೊದಲ ಗುರು. ಇದ್ರಂತೆ ಅಹ್ ಮಗುವಿನ ಜೀವನದಲ್ಲಿ ಮೊದಲು ಶಿಕ್ಷಣ ನೀಡುವವಳು ತಾಯಿ. ಯಾಕಂದ್ರೆ ಮಗು ತನ್ನ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಅಹ್ ಎಲ್ಲರ ಜೊತೆ ಹೊಂದಿಕೊಂಡು ಹೋಗಲು. ಮತ್ತು ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ್ ಹೇಗೆ ಎದುರಿಸ್ಬೇಕು ಅಂತ ಹೇಳಿ ಕೊಡುವವಳು ತಾಯಿ ಒಬ್ಳೆ. ಮೊದಲಿಗೆ ತಾಯಿ ತನ್ನ ಮಗುವಿಗೆ ಹೇಗೆ ಅಹ್ ಇರ್ಬೇಕು ಅಥವಾ ಹೇಗೆ ವರ್ತಿಸ್ಬೇಕು ಮತ್ತು. ಒಳ್ಳೆಯ ರೀತಿಯ ಸಂಸ್ಕಾರಗಳನ್ನು ನೀಡಿ ಶಿಕ್ಷಣವನ್ನು ನೀಡ್ತಾಳೆ. ಮುಂದೆ ಮಗುವಿನ ಜೀವನದಲ್ಲಿ ಮುಂದೆ ಬರುವಂತಹ ಶಿಕ್ಷಣದ. ಮುಖ್ಯ ಪಾತ್ರದಾರರು ಅಂದ್ರೆ ಅದು ಶಿಕ್ಷಕರು. ಮಗು ಅಹ್ ತನ್ನ ಪ್ರಾಥಮಿಕ ಶಾಲೆಯನ್ನು ಸೇರಿದ ತಕ್ಷಣ. ಅಲ್ಲಿರುವಂತಹ ಜನರ ವರ್ತನೆ ಮತ್ತು ಹೇಗೆ ತಾನು ಎಲ್ಲರ ಮಧ್ಯದಲ್ಲಿ ವರ್ತಿಸ್ಬೇಕು. ಅನ್ನುದನ್ನಸ ಈ ಶಿಕ್ಷಣದ ಮೂಲಕ ತಿಳಿದುಕೊಳ್ತದೆ. ಈ ಶಿಕ್ಷಣದ ಸಂಸ್ಥೆಯಲ್ಲಿ ಮಗು ಅಹ್ ಕೆಲವೊಂದು. ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತದೆ ಅದಂದ್ರೆ ಗೆಳೆಯರು ಅಥವಾ ಶಿಕ್ಷಕರೊಂದಿಗೆ ಉತ್ತಮ ಸಂಬಂಧ ಅಥವಾ ಅಹ್ ಗೆಳೆಯರು ಸ್ನೇಹಿತರನ್ನು ಮಾಡಿಕೊಳ್ಳುವುದು. ಇದ್ರಿಂದಾಗಿ ಅಹ್ ಮಗುವಿಗೆ ತನ್ನ ಜೀವನದಲ್ಲಿ ಒಂದು ರೀತಿಯಾದಂತಹ ಸುರಕ್ಷತೆ, ಅಹ್ ಸುರಕ್ಷತೆಯ ಭಾವನೆ ಮೂಡ್ತದೆ. ಅಹ್ ಇದ್ರಿಂದಾಗಿ ಮಗು ಅಥವಾ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮುಂದೆ ಯಾವುದೇ ರೀತಿಯಾದಂತಂಹ ಸಾಧನೆ ಮಾಡಲು ಕೂಡ. ಈ ಶಿಕ್ಷಣವು ಉಪಾಯಕ~ ಉಪಯೋಗಕಾರಿಯಾಗಿದೆ. ಅಹ್ ಶಿಕ್ಷಣದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ಬೇಕಂದ್ರೆ ನಾವು ನೋಡುವುದಾದ್ರೆ ನಮ್ಮ. ಹಳ್ಳಿಯ ಅಹ್ ಜನರಲ್ಲಿ ಶಿಕ್ಷಣದ ಅಹ್ ಕಡೆಗೆ ಅಹ್ ಸೆಳೆತ ಸ್ವಲ್ಪ ತುಂಬಾ ಕಡಿಮೆ ಇರ್ತದೆ. ಹಳ್ಳಿಯಲ್ಲಿ ವಾಸಿಸುತ್ತಿರುವಂತವರು ತಮ್ಮ ಮಕ್ಕಳನ್ನು ಅಹ್ ಶಿಕ್ಷಣ ಕೊಡಿಸದೆ ಬೇರೆ ಅಹ್ ಕೆಲಸಗಳನ್ನೆಲ್ಲ ಮಾಡ್ಸಿ ಹಣ ಸಂಪಾದಿಸ್ಲಿಕ್ಕೆ ಕಳಿಸ್ತಾರೆ. ಆದ್ರೆ ಇದು ಒಂದು ತಪ್ಪಾದ ವಿಷಯ ಅಂತ ಅವರಿಗೆ ಮನವರಿಕೆ ಮಾಡಿ ಕೊಳ್ಳು~ ಕೊಡುವುದು. ಅಹ್ ಶಿಕ್ಷಣ ಸಂಸ್ಥೆಗಳ ಕಾರ್ಯಾವಾಗಿದೆ. ಇದರಲ್ಲಿ ಸಾಮಾನ್ಯವಾಗಿ ಅಂತಹ ಮಕ್ಕಳನ್ನು ಶಾಲೆಯ ಕಡೆಗೆ ಕರೆ ತರಲು. ಶಿಕ್ಷಕರು ಅಥವಾ ಶಿಕ್ಷಣ ಸಂಸ್ಥೆಗಳು ವಿವಿಧ ರೀತಿಯಾದಂತಹ ಸವಲತ್ತುಗಳನ್ನು ನೀಡುವುದ್ರಿಂದ. ಅಂತಹ ಮಕ್ಕಳನ್ನು ಶಾಲೆಗೆ ಕರೆ ತಂದು ಅವರಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿ ಅವರ ಅಹ್ ಸ್ವಂತ ಜೀವನ ಹಾ~ ವೈಯುಕ್ತಿಕ ಜೀವನ ಹಾಗೂ. ಅವರ ಸಮಾಜದ ಅಹ್ ಬೆಳವಣಿಗೆಗೆ ಇದು ಉತ್ತಮ ಉತ್ತಮ ರೀತಿಯಲ್ಲಿ ಇದನ್ನು ಶಿಕ್ಷಣವನ್ನು ಉಪಯೋಗಿಸಿಕೊಳ್ಬೋದು. ಈಗ ನಮಗೆ ತಿಳಿದಿರುವಂತೆ ಈಗಿನ ಕಾಲದಲ್ಲಿ ಶಿಕ್ಷಣದ ಕ್ಷೇತ್ರದಲ್ಲಿ ಆಗುತ್ತಿರುವಂತಹ ಕಳಪೆ ವ್ಯಹ~ ವ್ಯವಹಾರಗಳು ಕೂಡಾ. ಅಹ್ ಶಿಕ್ಷಣವನ್ನು ಶಿಕ್ಷಣದ ಕೊರತೆಯಲ್ಲಿ ಶಿಕ್ಷಣದ ಕೊರತೆಗೆ ಒಂದು ಕಾರಣವಾಗಿದೆ. ನಾವು ಸಾಮಾನ್ಯವಾಗಿ ನೋಡ್ಬೋದಂದ್ರೆ ಅಂದ್ರೆ ಈಗ ಅಹ್ ಒಂದು ಶಿಕ್ಷಣ ಸಂಸ್ಥೆ ಸಂಸ್ಥೆಯಲ್ಲಿ. ಹಣ ಕೊಟ್ಟು ಬಂದವರನ್ನು ಅಹ್ ಮೊದಲ ಆಧ್ಯತೆ ನೀಡಿ ಅಹ್ ಯಾರಿಗೆ ಉತ್ತಮ ಅಂಕಗಳು ದೊರಕಿರುತ್ತದೋ ಅವರನ್ನು. ಅಹ್ ಹಿಂದೆ ಇಡ್ತಾರೆ ಇದ್ರಿಂದಾಗಿ ಕೂಡಾ ಕೆಲವು ಮಕ್ಳಲ್ಲಿ ಅಹ್ ಶಿಕ್ಷಣ ಸಂಸ್ಥೆಗಳ ಅಥವಾ ಶಿಕ್ಷಣದ ಕಡೆ ಒಂದು ವಿರುದ್ಧವಾದ ಭಾವನೆ ಉಂಟಾಗ್ತದೆ. ಈ ಭಾವನೆಯಿಂದಾಗಿ ಅವ್ರು ಮುಂದೆ ಅಹ್ ಸಮಾಜಕ್ಕೆ ಹಾನಿ ಉಂಟಾಗುವಂತಹ ಕೆಲಸಗಳನ್ನು ಸಹ ಮಾಡ್ತಾರೆ. ಇದ್ರಿಂದಾಗಿ ಸಮಾಜದ ಜೊತೆಗೆ ನಮ್ಮ ಅಹ್ ದೇಶದ ಸಾಧನೆ ಅಥವಾ ಸಾಧನೆ ಅಥವಾ ಬೆಳವಣಿಗೆಗೆ ಇದು ಅಹ್ ತಡೆಯಾಗ್ತದೆ. ಅಹ್ ಹೇಳ್ತಾರಲ್ಲ ಒಂದು ಗಾದೆ ಇದೆ ಇಂದಿನ ಅಹ್ ಹಿಂದಿ~ ಹಿಂದಿನ ಜನಗಳೇ ಮುಂದಿನ ಜನ ಅಹ್ ದೊರೆಗಳು ಹಾಗೆ ಹಾಗೆ ಇಂತ ಇರುವಂತಹ ಸ್ಥಿ~ ಸಂದರ್ಭದಲ್ಲಿ. ನಾವು ಹೆಚ್ಚು ಹೆಚ್ಚು ಹಳ್ಳಿ ಮ~ ಹಳ್ಳಿ ಆಗಿರ್ಲಿ ಅಥವಾ ಪಟ್ಟಣದ ಮಕ್ಕಳಿಗಾಗ್ಲಿ. ಶಿಕ್ಷಣದ ಬಗ್ಗೆ ಹೆಚ್ಚು ಅರಿವನ್ನು ಉಂಟುಮಾಡುವ ಮೂಲಕ ಅವರನ್ನು ಒಂದು ಉತ್ತಮ ನಾಗರಿಕರಾಗಿ ರೂಪಿಸಲು ಶಿಕ್ಷಣ ಒಂದು ಮಹತ್ವದ ಪಾತ್ರ ವಹಿಸ್ತದೆ. ಈ ಶಿಕ್ಷಣ ಎಂಬುವುದು ನಮ್ಗೆ ಕೇವಲ ಒಂದು ವಿಷಯದ ಬಗ್ಗೆ ಆಗಲಿ ಅಥವಾ ಪಠ್ಯದಲ್ಲಿರುವಂತಹ ವಿಷಯದ ಬಗ್ಗೆ ಆಗಲಿ. ಮಾತ್ರ ಮಾಹಿತಿ ನೀಡುವುದಲ್ಲ ಜೀವನದಲ್ಲಿ ನಡೆ~ ನಡೆಯುತ್ತಿರುವಂತಹ ಸಂದರ್ಭಗಳು ಮತ್ತು ಆ ಸಂದರ್ಭಗಳನ್ನು ಹೇಗೆ ಅಹ್ ನಾವು ಧೈರ್ಯದಿಂದ ಎದುರ್ಸ್ಬೇಕು. ಅನ್ನೋದನ್ನು ಕೂಡಾ ನಮ್ಗೆ ಹೇಳಿ ಕೊಡುತ್ತದೆ. ಇದರಿಂದಾಗಿ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಮತ್ತು ಸಮಾಜದ ಬೆಳವಣಿಗೆಯಲ್ಲಿ ತನ್ನ ಪಾತ್ರವನ್ನು ನೀಡಲು ಇದು ತುಂಬಾ ಸಹಾಯಕವಾಗಿದೆ ಅಂತ ಹೇಳ್ಬಹುದು.

ಹ ನಾನ್ ಆರಾಮ, ನೀವ್ ಹೇಗಿದ್ದೀರಾ? ಡಯಾನಾ ಅವ್ರು ಅಲ್ವ? ನಾನು ಆರಾಮ, ಹೌದು ಹೌದು ನಾನು ಆರಾಮಾಗಿದ್ದೀನಿ, ಮತ್ತೆ ಟೀ ಎಲ್ಲ ಆಗೋಯ್ತಾ. ಹ ಆಯ್ತು, ಬೆಳಗಿನ ಎಲ್ಲ ತಿಂಡಿ ಎಲ್ಲ ಆಯ್ತು, ನಿಮ್ದಾಯ್ತಾ?

ಹ ನಂದು ಆಯ್ತು, ಮಕ್ಳು school ಗೆ ಹೋದ್ರು.

ಅದೆ ಎಣಿಸ್ತಾ ಇದ್ದೀನಿ ನಾವ್ school ಇರ್ಬೇಕಾದ್ರೆ ಹೇಗೆ ಎಲ್ಲ ಇತಲ್ವಾ ಅಂತ. Okay ಹ ಸರಿ school ಯೇ life ಚೆನ್ನಾಗ್ ಇತ್ತು ಅಲ, ನಮ್ಗೆ. ಹ ನಿಮ್ಗೆನ್ ಅನಿಸ್ತಾ ಇದೆ, ಇವಾಗ ತಿರ್ಗಾ ಹೋಗೋಣ ಅಂತ ಅನ್ಸಲ್ವಾ ಸ್ಕೂಲಿಗೆ? ಹಾ ಹಾಗೆ ಅನಿಸ್ತಾ ಇದ್ರುನು, ನಾವೇನು ಹಾಗೆ ಹೋಗೋಕ್ ಆಗಲ್ಲ ಅಲ?

ಅದು ಹೌದು, ನೀವು ಮತ್ತೆ school school ಎಲ್ಲ ಹೋಗ್ಬೇಕಾದ್ರೆ ಈ ಎಷ್ಟು ಹತ್ರನೇ ಇತ್ತಾ ಸ್ಕೂಲು ದೂರ ಇತ್ತು. ಹಾ, ನಮ್ ಅಂದ್ರೆ ನಾವು ಊರಲಿದ್ದೀದು ಅದೊಂತರಾ ಹಳ್ಳಿ ಇದೆ. ತುಂಬಾನೇ ಅಲ್ಲಿ ನಮ್ ಶಾಲೆಗೆ ಒಂದು ಆ ಹು ಇದು government school ಗೆ ಹೋಗಿದ್ದು ನಾವು primary ಇಂದ.

ಹಾ ಹಾಗೆ, ಮನೆ ಹತ್ರನೇ school ಇತ್ತು ಶಾಲೆ ಇತ್ತು.

ಮತ್ತೆ, ನಾನು ನಮ್ ಮನೆ ಹತ್ರನೇ ಇತ್ತು ಶಾಲೆ ಅ ಒಂದು ಐದು ಹತ್ತು ನಿಂಷ ಹಾಗಿರೋ ಹೋಗ್ಬರೋದು.

ಅವಾಗೆಲ್ಲ life ಚನ್ನಾಗಿತ್ತು, ಈ ಬುತ್ತಿ ತೊಗೊಂಡು ಹೋಗ್ಬೇಕಂತ ಇಲ್ಲ, ಹೋಗೋದು ಮಧ್ಯಾಹ್ನ ಊಟಕ್ ಬರೋದು ತೀ~ ತಿರ್ಗಾ ಹೋಗೋದು ಒಂದು ಸ್ವಲ್ಪ ಆಟಡ್ ಕೊಂಡಿರೋದು ಮಕ್ಳ ಜೊತೆ. ಹೌದು, ಬಾಲ್ಯದ ಜೀವನಕ್ಕೂ ಇವಾಗಿನ ಮಕ್ಕಳ ಜೀವನ ಬಾಲ್ಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಲ. ಹೌದೌದು, ಅದೇ ಇನ್ ನಮ್ ಮ್ಯಾಕ್ಲೆಲ್ಲಾ ಇವಾಗ ಅವ್ರಿಗೆ ಆಟ ಅಡೊಕು ಸಮಯ ಸಿಗಲ್ಲ. ಹೌದು, ಶಾಲೆ ಇಂದ ಬಂದ ಹಾಗೆ tuition ಅದು ಇದು ಅಂತಾಗ್ತಾದೆ . ಅದೆ ಇಲ್ಲ ಇಲ್ಲ ಒಂದು ಸ್ವಲ್ಪ ಉಲ್ದು ಹೊತ್ತು ಉಲ್ದು ಬಿಟ್ಟ್ರೆ TV no mobile ಲೋ ಅದ್ರಲ್ಲಿ ಮುಳ್ಗಿ ಬಿಡ್ತಾರೆ. ಹೌದು ನಿಮ್ ಮಕ್ಳು ಜಾಸ್ತಿ ಆಗಿ ಹೊರಗೆ ಆಟಡ್ತಾರಾ ಅತ್ವ ಏನು TV ಇದೆ ತರ ಏನಾದ್ರು. ಇಲ್ಲ ಇಲ್ಲ ಹೋಗಲ್ಲ, ಅವ್ರು ನಾನ್ ಬಿಡಲ್ಲ ಅಂದ್ರೆ ಕಲಿಯೋದನೆ ಮುಗಿಯಲ್ಲ ಒಂದ್ ಸ್ವಲ್ಪ, ಎಷ್ಟೊಂದ್ ಕಲ್ತರುನು ಕಡಿಮೇನೆ.

ಹೌದಾ. ಬಾಲ್ಯದ ಜೀವನ ಹಾಗೆ ಅಲ್ಲ, ಶಾಲೆ ಅಲ್ಲಿ ಬಂದ ಬಿಟ್ಟು ನಮ್ಮ homework ಮುಗುಸ್ ಬಿಟ್ಟು ನಮ್ದು ಆಟ ಹೊರಗಡೆ ಆಟ ಅದೆಲ್ಲ ಆದ್ರೆ ಇವಾಗ ಇವಾಗಿನ ಮಕ್ಕಳಿಗೆ ಹೊರಗೆ ಹೋಗೋದೇ ಕಷ್ಟ ಆಗಿದೆ.

ಅದಿಕ್ಕೆ ನಾವ್ ಹೇಳುದು ನಮ್ ಬಲ್ಯಾನೆ ನಮ್ಗೆ ಅಂದ್ರೆ ನಮ್ಮ ಶಾಲೆ ಜೀವನನೇ ನಮ್ಗೆ ತುಂಬ ಚಂದ, ಇವಾಗಿನ ಶಾಲೆಗೆ ಹೋಲಿಕೆ ಮಾಡಿದ್ರೆ ಅದು ನಮ್ಮಾ ನಮ್ಮ ಜೀವನನೇ ಚಂದ ಅಂತ ನನ್ಗೆ ಅನಿಸ್ತಾ ಇದೆ. ಚೆನ್ನಾಗಿರುತ್ತೆ ಹೌದು ಹೌದು ಹೌದು, ಇನ್ನು ಇವಾಗೆಲ್ಲ ಮೊದ್ಲಿನ್ ತರ ಮೊದ್ಲು ಸ್ವಲ್ಪ ಎಷ್ಟು homework ಏನ್ ಕೊಡ್ತಿರೋ ನಾವ್ ಮಾಡ್ಕೊಂಡು ಮುಗ್ಸಿ ಹೋಗ್ತಾ ಇದ್ವಿ, ಇವಾಗ ರಾತ್ರಿ ವರೆಗ್ ಕುತ್ಕೊಂಡ್ರು ಮುಗಿಯಲ್ಲ homework .

ಅಕ್ಕ ಪಕ್ಕನು ನಮ್ಗೆ ಪೆರಿಚಯ ಎಲ್ಲ ಇರಲ್ಲ ಒಬ್ಬರೊಬ್ಬರದ್ದು, ಅಲ್ಲಿ ಹೋಗಿ ಆಟಡಕ್ಕೂ ಕಳ್ಸೋಕೆ ಆಗಲ್ಲ ಮಕ್ಲಿಗೆ.

ನಾವ್ ಎಲ್ಲ ಇರ್ಬೇಕಾದ್ರೆ ಎಲ್ಲೆಲ್ಲೋ ಹೋಗಿ ಆಟಡ್ಕೊಂಡು ಬರ್ತಾ ಇದ್ವಿ ನಮ್ಮಾ ತಂದೆ ತಾಯಿಗಿನು ಅಷ್ಟೊಂದು ಭಯ ಇರ್ಲಿಲ್ಲ. ಹೌದು, ನಮ್ ಯಾಕಂದ್ರೆ ನಾವು ಹಳ್ಳಿ life ಅಲ್ಲಿ ಇತ್ತಿತಲಾ ಅದ್ಕೆ ನಮ್ಗೆ ಊರಲ್ಲಿ ಎಲ್ಲ ಪರಿಯಚ ಇದ್ದವ್ರೆ ಇರ್ತ ಇದ್ರು ಇವಾಗ ಪೇಟೆ ಕಡೆ ಬಂದ್ ಬಿಟ್ಟು ನಮ್ಗೆ ಒಬ್ರ ಪರಿಚಯ ಇನ್ನೊಬ್ರಿಗೆ ಇರಲ್ಲ.

ಹಾ, ಮುಖ ನೋಡಿದ್ರೆ ದಿನಾ ಬೇರೆ ಬೇರೆ ಮುಖ ನೋಡತೇವೆ ಇಲ್ಲಿ ಸುತ್ತಾ ಮುತ್ತಾ.

ಸುಮ್ಮನೆ ಭಯ, ಅಂದ್ರೆ ಒಂತರ ಮಕ್ಳನ್ನು ಹೊರಗೆ ಬಿಡ್ಲಿಕು ಕಷ್ಟನೇ. ಅದು ಹೌದು, ಇನ್ನಾ ಮತ್ತೆ ಹೆಣ್ಣು ಮಕ್ಲಿಗೆಲ್ಲ ಆ ಕಡೆ ಈ ಕಡೆ ಆಡೋಕೆ ಬಿಡೋಕುನು ಭಯ ಆಗುತ್ತೆ.

ಹೌದು ಸರಿ ನಾನು ನಿಮಗೆ ಮತ್ತೆ ಇನ್ನೊಂದು ಸರ್ತಿ call ಮಾಡ್ಲಾ?

ಹಾ ನಾನು ಹುಷಾರ್ ಇದ್ದೇನೆ, ನೀನ್ ಹೇಗಿದ್ದಿ? ಹಾ ನಾ ಚೆನ್ನಾಗಿದ್ದೇನೆ. ಮತ್ತೆ ಮನೇಲೆಲ್ಲ ಹೇಗಿದ್ದಾರೆ? ಹಾ ಹುಷಾರ್ ಇದ್ದಾರೆ, ನಿಮ್ಮ ಮನೆಯಲ್ಲಿ? ಹಾ ಹುಷಾರ್ ಇದ್ದಾರೆ ಎಲ್ಲಾ, ಮತ್ತೆ ಚಾ ಆಯ್ತಾ? ಹ್ಮ್ , ಹಾ ಆಯ್ತು.

ಹಾ, ನಂದುಸ ಆಯ್ತು ಮತ್ತೆ ಏನ್ ಮಾಡ್ತಿದ್ದಿ?

ನಾನು ಈಗ ಕುತ್ಕೊಂಡದ್ದು exams ಎಲ್ಲಾ ಆಯ್ತಾ? ಹಾ exams ಎಲ್ಲಾ ಆಯ್ತು ಹಾಗೆ ನಿಂದ್ ಆಯ್ತಾ?

ಹಾ ನಮ್ದುಸ ಅಯ್ತು, ಹೇಗೆ ಆಗ್ತದೆ college ? ಹಾ ಒಳ್ಳೆದಾಗ್ತದೆ ಈಗ ಬೇರೆ ಬೇರೆ college ಅಲ್ಲ ಮುಂಚೆ ಆದ್ರೆ ಶಾಲೆ ಅಲ್ಲಿ ಒಟ್ಟಿಗೆ ಇದ್ದದ್ ಅಲ್ಲ ಹಾಗೆ. ಹೌದು.

ಶಾಲೆ ಅಲ್ಲಿ ಇರುವಾಗ college ಗೆ ಹೋಗ್ವ ಅಂತ ಆಗ್ತಿತ್ತು ಈಗ.

ಈಗ college ಒಳ್ಳೆದಾಗುದಿಲ್ಲ ಅಲ್ಲ? ಹಾ college ಅಲ್ಲಿ ಇರುವಾಗ ನಮ್ಗೆ ಶಾಲೆದೆಲ್ಲ ನೆನಪ ಆಗ್ತದೆ ಹಾಗೆ. ಮುಂಚೆ ಆದ್ರೆ ಶಾಲೆ ಎಲ್ಲ ಅಂದ್ರೆ ಒಳ್ಳೆದಿತ್ತ್ ಅಲ್ಲ ಹಾಗೆ.

ಆ ಹೌದು. ಹಾ ಹಾಗೆ, ಈಗ ನೀವು ಬೇರೆ college ಅಲ್ಲ ಹಾಗೆ. ಆ ಹೌದು ಹೇಗೆ ಆಗ್ತದೆ ಕಲಿಸುದು ಎಲ್ಲಾ college ಅಲ್ಲಿ? ಹಾ ಈಗವಾ ಈಗ ಅಷ್ಟು ಎಂತ ಇಲ್ಲ ಈಗ ನಾವೇ ನಾವೇ ಕಲಿಬೇಕಲ್ಲ. ಮುಂಚೆ ಆದ್ರೆ ಶಾಲೆಯಲ್ಲಿ, ಶಾಲೆಯಲ್ಲಿ ಅವರೆಲ್ಲ ಕಲಿಸ್ತಿದ್ರು ನಮ್ಗೆ ಎಲ್ಲಾ ಹಾಗೆ ಈಗ ಹತ್ತನೇ ತರಗತಿ ಎಲ್ಲಾ ಅವರೇ ಆ? ಶಾಲೆಯಲ್ಲಿ ಎಷ್ಟು ನಾವು ಮಸ್ತಿ ಅಲ್ಲ ಮಾಡ್ತಿದ್ವಿ ಅಲ್ಲ? ಹಾ ಹೌದು ಹಾ ಅದೇ ಈಗೆಲ್ಲಾ ಆಗಲ್ಲ ಅಲ್ಲಾ ಮುಂಚೆದೆ life ಬೇರೆಯಲ್ಲ ಹಾಗೆ ಶಾಲೆಯಲ್ಲಿ ಇರುವಾಗ. ಹೌದು . ಆ ನೆನಪೆಲ್ಲ ತುಂಬಾ ಉಂಟ ಅಲ್ಲಾ, ಆಗದ್ದೆಲ್ಲ. ಹೌದು. ಅಲ್ಲಿ ಶಿಕ್ಷಕರಲ್ಲ ಈಗ ಅಹ್. ಎಲ್ಲಾ ಗೆಳೆಯರ್ ನವರೆಲ್ಲ ಆ busy ಆಗಿ ಹೋಗಿದ್ದಾರೆ ಅಲ್ಲ. ಹಾ ಈಗ ಬೇರೆ ಬೇರೆ ಕಡೆ ಅಲ್ಲ. ಬೇರೆ ಬೇರೆ college ಅಲ್ಲಿ ಇದ್ದಾರೆ ಹಾಗೆ ಮಾತಾಡುದು ಸಹಿತ ಕಮ್ಮಿ ಆಗಿದೆ ಅಲ್ಲ ಈಗ ಆದ್ರೆ ಮುಂಚೆ ಆದ್ರೆ ಒಂದೇ ಶಾಲೆಯಲ್ಲಿ ಇದ್ದದಲ್ಲ ಹಾಗೆ ಒಂದೇ ಒಟ್ಟಿಗೆಲ್ಲ. ಹೌದು ಶಾಲೆಯಲ್ಲಿ ಇದ್ದ ಶಿಕ್ಷಕನವರುಸ ತುಂಬಾ ಒಳ್ಳೆ ಇದ್ರಲ್ಲ. ಆ ಕಲಿಸುದ್ರಲ್ಲಿ ಸಾ ಅವರು ಇದ್ರಲ್ಲ ನಮ್ಗೆ ಕಲಿಸ್ತಿದ್ರು ಅಂದ್ರೆ ಈಗ ಅದೆಲ್ಲ ಇಲ್ಲ ಈಗ ನಾವೇ ಕಲಿಬೇಕು ಎಲ್ಲಾ ಎಲ್ಲಾಸ ನಾವೇ ಮಾಡ್ಬೇಕು ಆದ್ರೆ ಮುಂಚೆ ಆದ್ರೆ ಅವರೇ ನಮ್ಮನ್ನು ನೋಡಿಕೊಂಡು ಇರ್ತಿದ್ರಲ್ಲ ಹಾಗೆ. ಹ್ಮ್ ಅವಾಗ ನಾವು ಅವರಿಗೆ ಬೈತಾ ಇದ್ವಿ ಈ ಶಿಕ್ಷಕರು ಯಾಕೆ ಹೀಗೆ ಮಾಡ್ತಾರೆ ಅಂತ ಆದ್ರೆ ಈಗ ಅವರೇ ಎನ್ನಿಸ್ತಾರೆ. ಶಾಲೆ ಶಿಕ್ಷಕರೇ ಆಗಬೋದು ಅಂತ ಆಗ್ತದೆ ಈಗ. ಅದೇ ಹಾಗೆ ಆಗದೆಲ್ಲ ನೆನಪೆಲ್ಲ ಇರ್ತದೆ ಈಗ ರಜೆ ಅಲ್ಲ ಮನೆಯಲ್ಲಿ ಹಾಗೆ call ಮಾಡಿದ್ದು ನಾನು ನಿನ್ಗೆ. ಹಾ ಅಹ್ ಶಾಲೆ ಆಚೆ ಹೋಗಿದ್ಯಾ? ಆ ಹಾ ಮೊನ್ನೆ ಹೋಗಿದ್ದೆ ನಾನು ಹಾಗೆ ನೀನು ಹೋಗಿದ್ಯಾ? ನಾನು ಹೋಗಿದ್ದೆ ಸಿಕ್ಕಿದ್ರು ಕೆಲವು ಶಿಕ್ಷಕರೆಲ್ಲ. ಹೌದಾ ಈಗ ನಾವಿಬ್ಬರೂಸ ಮಾತಾಡುದು ತುಂಬಾ ದಿವಸ ಆಯ್ತಲ್ಲ ಅಂದ್ರೆ ಬೇರೆ ಬೇರೆ college ಅಲ್ಲ, ಮುಂಚೆ ಆದ್ರೆ ಒಂದೇ ಶಾಲೆಯಲ್ಲಿ ಒಟ್ಟಿಗೆ ಇರ್ತಿದ್ವಿ ಹಾಗೆ ಹಾಗೆ ಮತ್ತೆ? ಮೊನ್ನೆ ಹೋಗಿದ್ದೆ ಅಲ್ಲ ಸಿಕ್ಕಿದ್ರ ಅವ್ರು ಶಿಕ್ಷಕರು? ಹಾ ಹೌದು ಎಲ್ಲಾ ಶಿಕ್ಷಕರುಸ ಮಾತಾಡಿದಾರೆ .

ಹಾಗೆ ಹಾ ಮತ್ತೆ ಮೊನ್ನೆ ಕಾರ್ಯಕ್ರಮ ಇತ್ತಲ್ಲ ಅಲ್ಲಿ ಶಾಲೆಯಲ್ಲಿ ನೀ ಹೋಗಿದ್ಯಾ? ಆ ಹೌದು ಅದಕ್ಕೆವೆ ಹೋದದ್ದು ಶಾಲಾ ವಾರ್ಷಿಕೋತ್ಸವಕ್ಕೆ. ಆ ಹೌದ ಹಾ ನನ್ಗೆ ಅವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಹಾ ಹಾಗೆ ಮತ್ತೆ? ಈ ಸತಿ ತುಂಬಾ ಗೌಜಿ ಎಲ್ಲ ಮಾಡಿದ್ರು ತುಂಬ ನೃತ್ಯ ಎಲ್ಲ ತುಂಬಾ ಇತ್ತು. ಹಳೆ ವಿದ್ಯಾರ್ಥಿಗಳು ಅದುಸಾ ಎಲ್ಲ ನೃತ್ಯ ಎಲ್ಲ ಇತ್ತು. ಹೌದಾ ನನ್ಗೆ ಅದು ಈ ವರ್ಷ ಬರಲಿಕ್ಕೆ ಆಗ್ಲಿಲ್ಲ. ಗೆಳೆಯರೆಲ್ಲ ಅಂದ್ರೆ call ಮಾಡಿದ್ರು ಬರಲಿಕ್ಕೆ ನಂಗೆ ಅದು ಬೇರೆ ಕಡೆ ಹೋಗ್ಲಿಕ್ಕೆ ಇತ್ತು ಹಾಗೆ ಬರಲಿಕ್ಕೆ ಆಗಲಿಲ್ಲ ಇಲ್ಲದಿದ್ರೆ ಗಮ್ಮತ್ ಮಾಡ್ಬೋದಿತ್ತು ಅಂದ್ರೆ ಎಲ್ಲರೂಸ ಒಟ್ಟಾಗುತಿದ್ರು, ಮುಂಚಿನವರು ಗೆಳೆಯರೆಲ್ಲ. ಶಾಲಾ ಶಿಕ್ಷಕರೆಲ್ಲ ಒಟ್ಟಿಗೆ ಇರ್ಬೋದಲ್ಲ ಹಾಗೆ ಹ ಹಾಗೆ ಮತ್ತೆ? ಮತ್ತೆ ಎಲ್ಲಾ ನಿಮ್ಮದೇ ಹೇಳ್ಬೇಕು. ನಾನೊಂದು ಇಡುದ ನಂಗೆ ಒಂದ್ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು ಹಾಗೆ?

ಆ ಹೌದಾ ನಾನು ಮನೇಲ್ಲಿದ್ದೇ ಇದ್ದೆ ರಜೆ ಇತ್ತು ಇವತ್ತು ಏನ್ busy ಇದ್ಯಾ? ಏ ಇಲ್ಲಪ್ಪಾ free ಇದ್ದೆ ನಿಂಗೇನು ರಜೆ ಇತ್ತು ಇವತ್ತು? ರಜೆ ಮಾಡಿದ್ದು ವಾರ ತಿಂಗಳದ್ದು ಒಂದು ಬಾಕಿ ಇತ್ತು ಹಾಗೆ.

ಹೌದೌದು ಅವ್ನು ಸಿಕ್ಕಿದ್ದ ಅವ್ನು ಕೇಳಿದ ಇವತ್ತು ನಾಳ್ದು ಡಿಸೆಂಬರ್ ಅಲ್ಲಿ ರಜೆ ಉಂಟಲ್ಲ ಎಲ್ಲಿಗಾದ್ರು ಹೋಗುವ ಹೇಳಿ ಪ್ರವಾಸಕ್ಕೆ.

ಹೌದು ನಾನ್ ಅದೆ ಅವನೊಟ್ಟಿಗೆ ಕೇಳಿದೆ ಸುಜಿತ್ನೊಟ್ಟಿಗೆ ಒಂದು ಕೇಳ್ತೇನೆ ಅವನು ಮಿನಿ busy ಇದ್ರೆ work ಅಲ್ಲಿ ಹಾಗೆ.

ಅವ್ನು ಗೌರವ್ ಸಿಗ್ಲೇ ಇಲ್ಲ ಒಂದೇ ಸಲ ಹೆಂಗ್ ಮಾತಾಡ್ದ ಪ್ರವಾಸದ್ದು ಅಲಾ. ಹೌದೌದು ತುಂಬ ಸಮಯಾ ಸಿಕ್ಕದೆ ಹೌದೌದು ಹೌದು ಪ್ರವಾಸ ಅಂದ್ರೆ ಹೇಗೆ ಅಂದ್ರೆ ಅದು plan ಮಾಡಿದ್ರಾ ಅಥ್ವಾ ಹೇಗೆ ಅದು ಅಂತ.